ಇದು ಒಂದು ಮುಸ್ಲಿಮರ ಸಂಘ ಅಂತ ಹೇಳ್ಬೋದು. ಇಲ್ಲಿ ಒಂದು ಮಸೀದಿ ಇದೆ ಅದು ಅಲ್ದೆ ಇಲ್ಲಿ ಫಾದರ್ ಕೂಡ ನಿಂತಿದ್ದಾರೆ ಎಲ್ಲಾ ಮುಸ್ಲಿಮುಗಳು ಬಂದಿದ್ದಾರೆ ತಮಗೆ ಏನು ಕಷ್ಟ ಅಂತ ಹೇಳ್ಕೊಳ್ಳಿಕ್ಕೆ ಇಲ್ಲಿ ಬಂದಿದ್ದಾರೆ ಅಂತ ನಾವು ಇಲ್ಲಿ ನೋಡ್ಬೋದು.

ಆ ಮುಂತಾದ ಹಣ್ಣುಗಳನ್ನು ಕೂಡ ಹಾಕಿದ್ದಾರೆ ತರಕಾರಿಗಳು ಕೂಡ ಇಲ್ಲಿ ಇದ್ದಾವೆ ಅಂತ ಹೇಳ್ಬೋದು.

ಇದು ಒಂದು ಪ್ರಕೃತಿಯ ಒಂದು ಚಿತ್ರಣ ಅಂತ ಹೇಳ್ಬೋದು ಇಲ್ಲಿ ಒಂದು ದೊಡ್ಡ ದೊಡ್ಡ ಒಂದು ಬೆಟ್ಟವನ್ನು ಕೂಡ ನಾವು ಇಲ್ಲಿ ನೋಡಬೋದು. ಅದು ಅಲ್ದೆ ಸುತ್ತಲೂ --

ಇದು ಒಂದು ಸಣ್ಣ ಹಳ್ಳಿ ಅಂತ ಅಥವಾ ಒಂದು ಊರು ಅಂತ ಹೇಳ್ಬೋದು ಇಲ್ಲಿ ರೋಡ್ ಇದೆ ಅದು ಅಲ್ದೆ ಎಮ್ಮೆಗಳು ಕೂಡ ಇಲ್ಲಿ ರೋಡ್ ಮೇಲೆ ಓಡಾಡುತ್ತಿದ್ದವೇ --

ಹರಿತಾಇದೆ ಅಂತ ಹೇಳಬಹುದು ಹಾಗೆ ಇಲ್ಲಿ ತುಂಬಾನೇ ಆಟ ಆಡುವಂತ ವಸ್ತುಗಳು ಕಾನ್ತ ಇವೆ ಸುತ್ತ ಮುತಲು ಒಂದು ಹಳ್ಳಿ ಹಾಗೆ ನೇಚರ್ ಕಣಸ್ತಾಇದೆ .